ಕೋಕೋ ಕೋಲಾ ತಂಪಾಪ ಮಿರಿಂಡ ಬೃಜ ನೇ ಇಲ್ ಬೃಜ ಐತ್ರಿ ಅದೇ ಫುಲ್ ಎಲ್ಲ ಸಾಕೈತಿ ಮ್ಯಾಗೆಲ್ಲ ಇಟ್ಟಿದಾರ--

ಚಿತ್ರದುರ್ಗದಲ್ಲಿ ಸೈಡ್ ಅದು ಅರೆಂಜಮೆಂಟ್ ಮಾಡಿದಾನೆ ಫ್ಯಾನ್ ಐತಿ ಲೈಟ್ ಬಟನ್ ಐತಿ ಮತ್ತ ಆಮೇಲ್ ಟೇಬಲ್ ಐತಿ ಬಾಜು ಒಬ್ಬ ಮಾತಾಡಕಥಾನ ]